ಮಳೆಯ ಬಂದಿರುವ ಈ ಚಿತ್ರದಲ್ಲಿ ಒಂದಿಷ್ಟು ಜನ ಕೊಡಕ್ ಕೊಡೆಯನ್ನು ಹಿಡ್ಕೊಂಡು ಹೋಗುತ್ತಿದ್ದಾರೆ.

ಈ ಚಿತ್ರದಲ್ಲಿ ಸ್ವಾಮಿ ವಿವೇಕಾನಂದರ ಚಿತ್ರವು ಸಹ ಕಾಣಿಸುತ್ತಿದೆ.

ಬಾರ್ ನ ಪಾರ್ಕಿಂಗ್ ಕೂಡ ಈ ಚಿತ್ರದಲ್ಲಿ ಕಾಣಿಸುತ್ತಿದೆ ಇದರಲ್ಲಿ ಅನೇಕ ಅಕ್ಷರಗಳು ಸಹ ಇದ್ದಾವೆ.

ಗಂಡಸರು ಯಲ್ಲೋ ಬಟ್ಟದ ಬಟ್ಟೆ ಧರಿಸಿದ್ದಾರೆ ಹೆಂಗಸರು ಕೆಂಪು ಬಣ್ಣದ ಬಟ್ಟೆ ಧರಿಸಿದ್ದಾರೆ.

ಡ್ಯಾಶ್ ಹಾಗೂ ಹತ್ತೊಂಬತ್ತು ಇಂದು ಸಹ ಅಂಕಿಗಳಲ್ಲಿ ಕೊನೆಯಲಲ್ಲಿ ಬರೆದಿದ್ದಾರೆ.

ಇಬ್ಬರು ವ್ಯಕ್ತಿಗಳು ಸಹ ಈ ಚಿತ್ರದಲ್ಲಿ ಕಾಣಿಸುತ್ತಿದ್ದಾರೆ.

ಒಂದು ಟೇಬಲ್ ಸಹ ಇರುವಂತೆ ಕಾಣಿಸುತ್ತಿದ್ದು ಬಿಳಿಯ ಬಣ್ಣದ ಗೋಡೆಗಳು ಇದ್ದು ಮೇಲೆ ಪಿ_ಓ_ಪಿ ಲೈಟ್ ಗಳು ಸಹ ಇರುವಂತೆ ಕಾಣಿಸುತ್ತೆ.

ಸುರಾನ ಕಾಲೇಜು ಆಟೋನಾಮಸ್ ಎಂದು ಇಂಗ್ಲಿಷ್ ನಲ್ಲು ಸಹ ಬರೆದಿದ್ದಾರೆ.

ಒಂದಿಷ್ಟು ಡ್ರಮ್ ಗಳು ಸಹ ಈ ಚಿತ್ರದಲ್ಲಿ ಕಾಣಿಸುತ್ತಿವೆ ಹಾಗು ಗೋಪುರಗಳು ದೇವರ ವಿನ್ಯಾಸಗಳು ಸಹ ಈ ಚಿತ್ರದಲ್ಲಿ ಕಾಣಿಸಲಿದೆ.

ಲೈನ್ನಲ್ಲಿ ನಿಲ್ಲಲು ಕ್ಯೂ ಬಣ್ಣದ ಚಿತ್ರವು ಸಹ ಕಾಣಿಸುತ್ತಿದೆ.

ಒಂದಿಷ್ಟು ಕಾರ್ ಗಳು ಸಹ ಈ ಚಿತ್ರದಲ್ಲಿ ಕಾಣಿಸುತ್ತಿವೆ ಸರ್ವಿಸ್ ಎಂದು ಇಂಗ್ಲಿಷ್ ನಲ್ಲಿ ಬರೆದಿದ್ದಾರೆ.

ನಾಲ್ಕು ಕಂಬಗಳು ಸಹ ಕಂಡು ಹಿಂದೆ ಗಿಡ ಮರಗಳು ಸಹ ಕಾಣಿಸುತ್ತಿವೆ.